ಇದು ಒಂದು ಅಹ್ ರಸ್ತೆಯ ಮಧ್ಯಬಾಗದಲ್ಲಿ ಚಲಿಸುತ್ತಿರುವ ಆಟೋವಿನ ಚಿತ್ರಣವಾಗಿದ್ದು.

ಹಾಗು ಚಿಪ್ ದೆ ದೇವಸ್ಥಾನದ ಮುಂಬಾಗದಲ್ಲಿ ಕಲ್ಲಿನ ಅಹ್ ಕಾ ಕಾಂಪೌಂಡ್ ಸಹ ಕಾಣಬರುತ್ತಿದೆ.

ಇದು ಒಂದು ಗ್ಯಾರೇಜ್ ನ ಚಿತ್ರಣವಾಗಿದ್ದು ಮುಂಬಾಗದಲ್ಲಿ ಕಾರ್ ಗಳು ಡಿಕ್ಕಿಗಳನ್ನ ತೆಗೆದಿರುವುದು ಕಾಣಬರುತ್ತದೆ.

ದೂರದಲ್ಲಿ ಸೂರ್ಯ ಮುಳುಗುವ ಚಿತ್ರಣ ಕಾಣುತ್ತಿದೆ ಹಾಗು ಬೇಕ್ --

ಕಾಡಿನಲ್ಲಿ ಹರಿಯುತ್ತಿರುವ ನೀರಿನ ಮೇಲೆ ಪಾಚಿ ಕಟ್ಟಿರುವ ಪೊದೆಗಳು ತುಂಬಿ ಕೊಂಡಿದ್ದು ಸುತ್ತಮುತ್ತ ದೊಡ್ಡ ದೊಡ್ಡದಾದ ಮರಗಿಡಗಳು ತುಂಬಿಕೊಂಡಿವೆ.

ಹಾಗು ಆತನ ಪಕ್ಕದಲ್ಲಿ ಕೆಲವು ವಾಸ್ ಗಳನ್ನಾ ಇರಿಸಲಾಗಿದೆ.

ಹಾಗು ಎರಡು ಕೆಂಪು ಬಣ್ಣದ ಚೇರ್ಗ ಳು ಖಾಲಿ ಇರುವುದು ಕಾಣಿಸುತ್ತಿದೆ .

ಆತನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯು ಸಹ ಕೂತಿದ್ದಾನೆ. --

ತ್ತಿದೆ ಆಹ್ ಅವ್ರ ಅವರ ಕೈಯಲ್ಲಿ ಎರಡು ಮೈಕ್ ಗಳು ಸಹ ಇವೆ.

ಇದು ಒಂದು ಆಟದ ಮೈದಾನವಾಗಿದ್ದು ಹಲವಾರು ವ್ಯಕ್ತಿಗಳು ವಾಕಿಂಗ್ ಮಾಡುತ್ತಿರುವುದು ಕಾಣಿಸುತ್ತಿದೆ --

ಹಾಗು ಸುತ್ತಮುತ್ತಲು ಬಿಲ್ಡಿಂಗ್ ಗಳು ಕಾಣಿಸುತ್ತಿದ್ದು ದೂರದಲ್ಲಿ ಸೂರ್ಯ ಮುಳುಗುವ ಚಿತ್ರಣ ಕಾಣಿಸುತ್ತಿದೆ.

ಆತನ ಎಡಬಾಗದಲ್ಲಿ ಎರಡು ಕಾರ್ ಡೋರ್ ಗಳನ್ನ ಇರಿಸಲಾಗಿದೆ.

ಇದು ಒಂದು ಕಟ್ಟಡದ ಚಿತ್ರಣದ ಕೆಲಸವಾಗಿದ್ದು ಕೆಲಸಗಾರರು ಕೆಲಸ ಮಾಡುತ್ತಿರುವುದು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಸ್ಟೈಲಿ ಹೊಂದಿರುವ ಹಳದಿ ಬಲೂನ್ ಗಳು ಕಾಣಿಸುತ್ತಿದ್ದು ಮೇಲಬಾಗದಲ್ಲಿ ಸಮಯ ಹತ್ತು ಇಪ್ಪತ್ತ ಅನ್ನ ತೋರಿಸುತ್ತಿರುವ ಗಡಿಯಾರ ಕಾಣಿಸುತ್ತಿದೆ.

ಹಾಗು ಸುತ್ತಮುತ್ತಲು ಮರಗಿಡಗಳು ಕಾಣಿಸುತ್ತಿದ್ದು ದೂರದಲ್ಲಿ ಕರೆಂಟ್ ಕಂಬಗಳು ಕಾಣಿಸುತ್ತಿದೆ.

ಇದು ಒಂದು ಆಟದ ಮೈದಾನದ ಚಿತ್ರಣವಾಗಿದ್ದು ಆಟದ ಮೈದಾನದಲ್ಲಿ ಜೋಕಾಲಿ ಜಾರಬಂಡಿ ಹಾಗು ಸೀಸಾಗಳು ಕಾಣಿಸುತ್ತಿದೆ.

ಇದು ಒಂದು ರಂಗಮಂದಿರದ ಚಿತ್ರಣವಾಗಿದ್ದು ರಂಗಮಂದಿರದ ಮುಂಬಾಗದಲ್ಲಿ ಕುವೆಂಪುರವರ ಮೂರ್ತಿ ಕಾಣಿಸುತ್ತಿದೆ.

ಹಾಗು ಮುಂಬಾಗದಲ್ಲಿ ಒಂದು ಪೊಟ್ ಸಹ ಇರಿಸಲಾಗಿದೆ .

ಇದು ಒಂದು ದಿನಸಿ ಅಂಗಡಿಯ ಚಿತ್ರಣವಾಗಿದ್ದು ಆ ಅಂಗಡಿಯ ಒಳಬಾಗದಲ್ಲಿ ಹಲವಾರು ರೀತಿಯ ಸಾಮಾನುಗಳು ಕಾಣಿಸುತ್ತಿದೆ.

ಇದು ಒಂದು ಗ್ಯಾರೇಜಿನ ಚಿತ್ರಣವಾಗಿದ್ದು ಎರಡು ಕಾರ್ ಗಳು ನಿತ್ತಿರುವುದು ಕಾಣಿಸುತ್ತಿದೆ --

ಇಲ್ಲಿ ಗಣೇಶ ಈಶ್ವರ ಹಾಗು ಇನ್ನಿತರ ದೇವರ ಮೂರ್ತಿಗಳು ಕಾಣಿಸುತ್ತಿದ್ದು ಒಂದು ರಟ್ಟಿನ ಬಾಕ್ಸ್ ಅನ್ನು ಇರಿಸಲಾಗಿದೆ.

ಮೇಲಬಾಗದಲ್ಲಿಯೂ ಸಹ ಬಿಳಿ ಬಣ್ಣದ ಲೈಟುಗಳು ಕಾಣಿಸುತ್ತಿದೆ.

ಹಾಗು ಮೇಲಬಾಗದಲ್ಲಿ ಡೈರಿ ಮಿಲ್ಕ್ ಚಾಕೊಲೇಟ್ ಕಿಟ್ ಕ್ಯಾಟ್ ಚಾಕೊಲೇಟ್ ಹಾಗು ಒರಿಯೊ ಬಿಸ್ಕೆಟ್ ಗಳನ್ನ ಸಹ ಬಳಸಲಾಗಿದೆ.